ಅದರ ಮೇಳಗಡೆ ನಿಂತುಕೊಂಡು ಕೆಲಸ ಮಾಡುತ್ತಿದ್ದಾರೆ. ಇನ್ನೊಬ್ಬರು ಕೂತಿದ್ದಾರೆ ಅಕ್ಕ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಆ ಮನೆಗಳು ಎಲ್ಲಾ ಕಾಣುತ್ತಾ ಇದ್ದವೆ.

ಈ ಚಿತ್ರಯಲ್ಲಿ ನಾವು ಇದರಲ್ಲಿ ಒಂದು ಉಹ್ ಒಂದು ಗುಂಡಿಗಳನ್ನು ಒಂದು ಗುಂಡಿಗಳನ್ನು ಕಟ್ಟುತಿದ್ದಾರೆ ಒಬ್ಬ ವ್ಯಕ್ತಿ ಅಲ್ಲಿ ನಿಂತಿದ್ದಾರೆ ಸುತ್ತಲೂ ಬಿಲ್ಡಿಂಗ್ ಗಳು ಎಲ್ಲಾ ಕಾಣುತ್ತಾ ಇದ್ದವೆ--

ಅಂದ್ರೆ ಅದರ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕೂಡ ಕಾಣುತ್ತೆ ಮುಂಭಾಗದಲ್ಲಿ ಬೈಕ್ ಸ್ಕೋಟಿಗಳು ಎಲ್ಲಾ ನಿಂತಿದ್ದವೆ .

ಈ ಚಿತ್ರದಲ್ಲಿ ನಾವು ನೋಡುತ್ತಾ ಇರುವುದು ಏನೆಂದರೆ ಇದೊಂದು ಗುಲ್ಬರ್ಗದ ಒಂದು ಚಿತ್ರಣವಾಗಿದೆ ಇದರಲ್ಲಿ ಕಾಣುತಿರುವುದು ಒಂದು ಹೊಟೇಲ್ .